ಹ hai ಇದು ಈಗ farewell ದು ನಾವ್ ಈಗ ತೀರ್ಮಾನ ಮಾಡ್ಬೇಕಲ್ಲ ಈಗ್ಲೇ.

ಹ ಹೌದು ಹೌದು ಸರಿಯಾಗಿ ತೀರ್ಮಾನ ಮಾಡ್ಬೇಕು ಅಂದ್ರೆ ಏನೆಲ್ಲ program ಇದೆ. ನಾವು hall ನದ್ದು ಎಲ್ಲಿ ಎಂತ ಅಂತ ಅದನ್ನು ತೀರ್ಮಾನ ಮಾಡುವ.

ಹಾ ಅದೇ ಅದ್ ಈಗ ನಮ್ಮ college ನಲ್ಲೇ ಮೇಲೆ ಇರ್ತದಲ್ಲ. ಹ ಹಾ ಹಾ hall ಆಗಬಹುದು ಅಲ್ಲ. ಒಂದು ವಾರದಲ್ಲಿ ಇರಬಹುದಲ್ಲ farewell day ?

ಹ ಒಂದು ವಾರದಲ್ಲಿ ಅದೇ ನಾವು lecturers ಹತ್ರ ಆ ತೀರ್ಮಾನ ಮಾಡಿ ಆಹ್ ಇದ್ ಮಾಡುವ. ಹಾ ಈಗ ನಾವು first ಪ್ರಾಂಶುಪಾಲರಿಗೆ ಹೇಳ್ಬೇಕಲ್ಲ ಯಾವಾಗ ಮಾಡ್ತಿದ್ದೇವೆ ಅಂತ.

ಹಾ ಹೌದು ಹೌದು ಮತ್ತೆ ಅಧ್ಯಾಪಕರಿಗೆ ಸಾ ಹೇಳ್ಬೇಕು ಎಲ್ಲರಿಗೆ.

ಅಂದ್ರೆ ಅವ್ರಿಗೆ correct ಸರಿಯಾಗಿ ಗೊತ್ತಾಗ್~ ಗೊತ್ತಾಗ್ಬೇಕಲ್ಲ.

ಈಗ ಅದಾಗಿ ನಾವು ಒಂದು ನಮ್ಮ ತರಗತಿಯಲ್ಲಿಯೇ ನಾವು ಒಂದು meeting ಮಾಡುವ.

ಅಂದ್ರೆ ಯಾರ್ ಯಾರಲ್ಲಿ ಏನೆಲ್ಲ ಅಂದ್ರೆ ಅವರದ್ದು ಹೇಗೆ ತೀರ್ಮಾನ ಅಂತ ನಾವ್ ನೋಡಿಕೊಳ್ಬೇಕಲ್ಲ.

ಹೌದು ಹೌದು ಅವರನ್ನುಸಾ ಇದ್ರಲ್ಲಿ ಅಂದ್ರೆ ಇದ್ ಮಾಡ್ಬೇಕು.

ಅದೇ ಅದೇ ಮತ್ತೆ ಅವರಿಂದ ನಾವು.

ಹ ಹೌದು ಅವ್ರಿಂದ ಅಂಶವನ್ನೆಲ್ಲ ನಾವು ತೆಕೊಂಡು ಮತ್ತೆ ಈಗ ಈಗ ಅವ್ರನ್ನು first ನಾವು ಸ್ವಾಗತ ಮಾಡ್ಬೇಕು.

ಹಾಗಾಗಿ ಅವರನ್ನೆಲ್ಲ ಕುತ್ಕೋಳಿಸಿ ನಾವೆಂತ prayer ಮಾಡುದ?

ಅದು ಅಂದ್ರೆ ಹ first ಗೆ ಇಡುವ ಅಲ್ಲ ಸ್ವಲ್ಪ.

ಹ ಈಗ ಆ ಒಂದು ಅಧ್ಯಾಪಕರದ್ದು ಒಂದು ಅನುಭವ ಅವರ ಬಗ್ಗೆ ಅಂದ್ರೆ.

ಏನಾದ್ರು ಅಭಿಪ್ರಾಯ ಅಭಿಪ್ರಾಯ sorry ಅನುಭವ ಅಲ್ಲ ಅವರ ಬಗ್ಗೆ. ಹಾಗೆ ಮತ್ತೆ ಆ ಒಂದು ಅದೊಂದು ಸಭಾ ಕಾರ್ಯಕ್ರಮ ಒಂದು one hour ಇಡ್ಬಹುದು ಯಾಕಂದ್ರೆ ನಮ್ಗೆ ಇಡೀ ದಿವ್ಸ ಇರ್ತದಲ್ಲ.

ಅದೇ ಅದೇ ಈಗ ಒಂದು ಗಂಟೆಯಲ್ಲಿ ಮತ್ತೆ ಎಲ್ಲ ವಿದ್ಯಾರ್ಥಿಗಳುಸ ಅವರವರ ಈ college ನ ನೆನಪುಗಳು ಅದನ್ನೆಲ್ಲಾ ಮೆಲುಕು ಹಾಕ್ಬಹುದಲ್ವಾ ಅಲ್ಲಿಸ. ಹೌದೌದು ಒಂದು ಅಧ್ಯಾಪಕರದ್ದು ಇರ್ಲಿ ಮತ್ತೆ ಇನ್ ಎರಡು ಮೂರು ಆಹ್ ಅಂದ್ರೆ students ಗೆ ಕೊಡುವ.

ಆಯ್ದ ವಿದ್ಯಾರ್ಥಿಗಳನ್ನು ತೆಕೊಂಡು ಅಲ್ಲಿ ಮಾಡ್ಬಹುದು. ಹ್ಮ್ ಹ್ಮ್ ಬೇಕಿದ್ರೆ ಮೊದಲೇ ಅವ್ರಿಗೆ ಒಂದು ತಿಳಿಸ್ಬಹುದು ಅಂದ್ರೆ ಯಾರಿಗೆ interest ಉಂಟು ಹೇಳಲಿಕ್ಕೆ ಆಗ . ಯಾ~ ಯಾರಿಗೆಲ್ಲ ಆಸಕ್ತಿಯುಂಟು ಅವ್ರಾಗಿಯೇ ಹೆಸರು ಕೊಡ್ತಿದ್ರು ಆಗ್ಬಹುದು.

ಹಾಗೆ ಅದಾಗಿ ಬೇಕಾದ್ರೆ ನಮ್ಗೆ ಅವ್ರಿಂದ ಏನಾದ್ರು ಆ ಇದು ನೃತ್ಯವಾ.

ಅದು ನಾವ್ ಕೊಡಬೇಕಾಗ್ತದಲ್ಲ ಅವರಿಗೆ ನಾವ್ ಏನಾದ್ರು ಒಂದು ಅಂದ್ರೆ.

ನಮ್ಮ ತರಗತಿಯಿಂದ ನಾವು plan ಮಾಡುವ.

ನಿಶ್ಚಯ ಮಾಡುವ ಏನು ಅಂತ ಅಂದ್ರೆ ಯಾ~ ಆಹ್ ಯಾವುದೆಲ್ಲ ಕಾರ್ಯಕ್ರಮ ನಾವು ಕೊಡ್ಬೋದು.

ಅದೇ ಅದೇ. ಒಂದು ಸಣ್ಣ ತಿಂಡಿಯ ಅಲ್ಲ ಊಟ ಕೊಡುದ ನಾವು.

ಹ ಸ್ವಲ್ಪ ಅಂದ್ರೆ ತಿಂಡಿ sweet ಎಲ್ಲ ಇರ್ಲಿಯಾ ಅಂತ ಊಟ ಅಂದ್ರೆ ನಾವು ಸಾಯಂಕಾಲ ಆ ಮಧ್ಯಾಹ್ನ ಮೇಲೆ ಶುರು ಮಾಡುದಲ್ಲ ಇದು .

ಸಾಕು ಅಧ್ಯಾಪಕರತ್ರ ನಮ್ಗೆ full ಇಡೀ ದಿವ್ಸ ಕೊಡ್ತಾರಾ ಅಥವಾ ಅರ್ಧ ದಿವ್ಸದಲ್ಲೇ ಮುಗಿಸ್ಬೇಕಾ ಏನು ಅಂತ.

ಹ ಅದ್ರ ಪ್ರಕಾರ ನಾವ್ ಅದನ್ನು ನೋಡಿ ಆಹ್ ತೀರ್ಮಾನ ಮಾಡುವ.

ಹ ಅದೇ ಅದೇ ಅಗ್ಬಹುದು ಅದೇ.

ಮತ್ತೆ ಸ್ವಲ್ಪ ಇದುಸ ಆ ಏನು.

ಹ್ಮ್ ಗಮ್ಮತ್ತಿನದ್ದು activities ಏನಾದ್ರು ಮಾಡ್ಲಿಕ್ಕೆ ಆಗ್ತದ ಅಂತ.

ಆಟ ಆಡಿಸ್ಬಹುದು ಅದೇ. ಆಟ ಎರಡ್ ಮೂರ್ ಆಟಗಳನ್ನೆಲ್ಲ correct plan ಮಾಡ್ಬೇಕು ಅದಕ್ಕೆ ಬೇಕಾದ ಆ ವಸ್ತುಗಳನ್ನೆಲ್ಲ .

ಹ್ಮ್ ಹ್ಮ್ ಹ್ಮ್ ಹಾಗೆ. ಮತ್ತೆ ವಿಜೇತರಿಗೆ ಬಹುಮಾನಸ ನಾವ್ ತರ್ಬೇಕು. ಅದೇ ಅದೇ ಅದೇ ಒಂದು ಐದು ಆಟಗಳು ಸಾಕಂತ ಜಾಸ್ತಿ ಬೇಡ ಮತ್ತೆ ಅದು bore . ಹ್ಮ್. ಹಾಗೆ ಅದೆಲ್ಲಾ last ಮಾಡಿ ಇದು ತಿಂಡಿ ಕೊಟ್ಟು . ಕೊನೆಗೆ ಕೊನೆಗೆ ಎಲ್ಲ ಆಟಗಳದ್ದು ಇದು ವಿಜೇತರಿಗೆ ಬಹುಮಾನ ಕೊಟ್ಟು .

ಆಹ್ ತಿಂಡಿಯೆಲ್ಲ ಕೊಟ್ಟು ಮತ್ತೆ ಬೇಕಿದ್ರೆ dance DJ ಏನಾದ್ರೂ ಇಡ್ಬಹುದು.

ಹ್ಮ್ ಹ್ಮ್ ಹಾಗೆ.

ಹ ಅದೇ ನಾವ್ ಶುರುವಿಗೆ ಇದು ಅಧ್ಯಾಪಕರತ್ರ ಒಂದು date fix ತೀರ್ಮಾನ ಮಾಡಿದ್ರೆ. ಮತ್ತೆ ನಮ್ಮ ತರಗತಿಯಲ್ಲಿ ಒಮ್ಮೆ ಎಲ್ಲರಿಗೆ ಹೇಳಿದ್ರೆ ಸರಿ ಆಗ್ತದೆ ಆಗ.

ಹಾಗೆ ನಾವ್ ಹಾಗಾದ್ರೆ ಕೇಳಿ ಹೇಳುವ ಅಲ್ಲ?

ಆಯ್ತ್ ಆಯ್ತ್ ಹಾಗದ್ರೆ ಬೇರೆನ್ ಇಲ್ಲ ಅಲ್ಲ? ಇಲ್ಲ ಇಲ್ಲ ಇಲ್ಲ okay okay .

ಹಾ ನಾನ್ಸ ಚೆನ್ನಾಗಿದ್ದೇನೆ ಆಯ್ತಾ ಊಟ.

ಹಾ ಊಟ ಆಯ್ತು ನಿಮ್ದು ಆಯ್ತಾ?

ಹಾ ಆಗಿದೆ ಆಗಿದೆ ನಮ್ದುಸ ಆಯ್ತು ಈಗ ಏನ್ job ಮಾಡ್ತಾ ಇದ್ದೀರಾ ಅತ್ವಾ study continue ಮಾಡಿದಿರಾ?

ಮತ್ತೆ ಹೇಗ್ ಆಗ್ತಿತ್ತು ನಾನ್ ಈಗ actually job ಮಾಡ್ತಿದ್ದೇನೆ.

ಹೌದು ಮತ್ತೆ ಅದೇ college times ದೆಲ್ಲ ನೆನಪಾಯ್ತಲ್ವಾ ಹಾಗೆ ಸ್ವಲ್ಪ ಮಾತಾಡುವ ಅಂತ ಹೇಳಿ ಮಾಡಿದ್ದು.

ಹಾ ಹಾ ಮತ್ತೆ ಹೇಗ್ ಆಗ್ತಿತ್ತು college days ಯೆಲ್ಲ ಈಗ ಹೇಗ್ ಆಗ್ತಾ ಉಂಟು life .

ಅದೇ college days ಯೆ ಗಮ್ಮತ್ ಆಗ್ತಾ ಇತ್ತು.

college ಗೆ ಹೋಗುದು class ಆದ್ರೆ class bunk ಆದ್ರೆ bunk ಮತ್ತೆ ಮನೆ.

ಅದೇ ಅದೇ ಅದೇ ಈಗದ್ದು job life ಅಂದ್ರೆ ಬೇರೆ ಎಂತ ಮಾಡ್ಲಿಕ್ಕೆ ಇಲ್ಲ job ಬಿಟ್ರೆ ಮನೆ ಅಷ್ಟೇ.

ಇದರ contacts ನಲ್ಲಿ college life ನವ್ರು ಯಾರಾದ್ರೂ.

ಹಾ ಇದ್ದಾರೆ ಎಲ್ಲ busy . ಅಲ್ವಾ ಅದೇ ಅದೇ ಅದೇ ನಮ್ದುಸಾ ಹಾಗೆ ಎಲ್ಲ busy ಈಗ ಮುಂಚೆ ತಿರ್ಗಾಟ ಅದ್ ಇದ್ ಅಂತ college ಗಿಂತ ಜಾಸ್ತಿ ಹೊರಗೆ ಇರ್ತಿತ್ತು.

ಮತ್ತೆ ಬೇರೆ ಸಮಾಚಾರ.

teachers teachers ಯಾರಾದ್ರೂ ಸಿಕ್ಕಿದರಾ?

ಇಲ್ಲ ಯಾರು ಸಿಕ್ಲಿಲ್ಲ ನಿಮ್ಗೆ ಸಿಕ್ಕಿದ್ರಾ?

ಇಲ್ಲ ಅಂದ್ರೆ whatsapp ಅಲ್ಲಿ ಇದ್ದಾರೆ ಒಂದು ಎರಡ್ ಮೂರ್ teachers ಅವ್ರು ಹೀಗೆ ಯಾವ್ದಾದ್ರು ಇದ್ರೆ ಏನಾದ್ರೂ wishing gishing ಇದ್ರೆ ಮಾಡ್ತಾರೆ ನಾನ್ಸ ಮಾತಾಡ್ತೇನೆ.

Friends recent ಆಗಿ ಯಾರು ಇಲ್ಲ last time ಒಂದು ಸರ್ತಿ ಹೀಗೆ ಪವನ್ ಅಂತ ಹೇಳುವವ್ನು ಸಿಕ್ಕಿದ್ರು ಎಲ್ಲರದ್ದು job ದ್ದು busy life ಅಲ್ಲಿ ಇದ್ದಾರೆ commitments, tensions ಅದ್ ಇದ್ ಅಂತ.